ತುಂಬಾ ರಿಕ್ಷಾ ಗಳು ಎಲ್ಲೋ ಹೋಗ್ತಾ ಇರೋ ಹಂಗೆ ಇದೆ.

ದಟ್ಟವಾದ ಕ್ಲಾಸ್ ರೂಮ್ ಒಂದು ಕಪ್ಪು ಬಣ್ಣದ ಮತ್ತು ಒಂದು ಬೈಟ್ ವೈಟ್ ಬೋರ್ಡ್ ಕಾಣಿಸ್ತಾ ಇದೆ.

ಒಂದು ದೊಡ್ಡದಾದ ಲೈಟ್ ನ ಕಂಬ ಇದೆ.

ನೋಡ್ಲಿಕ್ಕೆ ಮಂಗಳೂರು ವಿಮಾನ ನಿಲ್ದಾಣ ತುಂಬಾ ಸುಂದರವಾಗಿರುತ್ತದೆ.

ಮತ್ತೆ ಬೇರೆ ಬೇರೆ ರೀತಿಯ ಹೂಗಳು ಕಾಣಿಸ್ತಾ ಇದೆ .

ತುಂಬಾ ಜನ್ರು ಈ ಮಸೀದಿವನ್ನು ನೋಡ್ಲಿಕ್ಕೆ ಒಳಗೆ ಹೋಗ್ತಾ ಇದಾರೆ .

ಚರ್ಚ್ ಅಲ್ಲಿ ತುಂಬಾ ಜನ ಬಂದಿದ್ದಾರೆ.

ಇದು ರೋಡಿನ್ ಗಿರಿವಿಟ್ ಅದು ಅದು ಕಾರ್ ಸರ್ವಿಸ್ ಶೋರೂಮ್ .